ಇದು ಒಂದು ಶಾಪಿಂಗ್ ಮಾಲ್ ಐಟೆಮ್ಸ ಗಳು ಎಲ್ಲಾ ತಿಂಡ್ಡಿ ಪದಾರ್ತಗಳು ಹಾಗೂ ಎಲ್ಲವೂ ಸಿಗುತ್ತದೆ ಹಾಗೂ ಅಕ್ಕಿ ಹಾಗೂ ಹೆಣ್ಣೇ ಹಿಟ್ಟು ಎಲ್ಲವೂ ಸಿಗುತ್ತದೆ ಹಾಗೂ ತುಂಬಾ ಕ್ಲಿನಾ ಗಿ ಇಟ್ಟು ಕೊಂಡಿದ್ದಾರೆ. ಹಾಗೆ --

ಇದು ಒಂದು ಪ್ರೋಟ ಅಂಗಡಿಯಲ್ಲಿ. ಇಲ್ಲಿ ಎಲ್ಲಾ ಇಲ್ಲಿ ಎಲ್ಲಾ ತರದ ಹಣ್ಣುಗಳು ಸಿಗುತ್ತವೆ ಹಾಗೆ ತುಂಬಾ --

ಇಲ್ಲಿ ಪೊಲೀಸ್ ರನ್ನು ನಿಲಿಸಲಾಗಿರುತ್ತದೆ ಹಾಗೆ ನಡುವಿನ ರೋಡಿನಲ್ಲಿ ---

ಇದು ಒಂದು ಆಸ್ಪತ್ರೆ. ಇಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಹಾಗೆ ಎಲ್ಲಾ ತರದ ಮೆಡಿಸನ್ ಮೆಡಿಸನ್ಗಳನ್ನು ಕೊಡುತ್ತಾರೆ. ಇದು ತುಂಬಾ ಫೆಸಿಲಿಟಿ ಇದು ತುಂಬಾ ಚೆನ್ನಾಗಿದೆ ಹಾಗೂ ಇಲ್ಲಿ --

ದೋಸೆ ಹಂಚು ಹಾಗು ಎಲ್ಲಾ ತುಂಬಾ ಕ್ಲೀನ್ ಆಗಿದೆ ಹಾಗು ತುಂಬಾ ಚನ್ನಾಗಿದೆ ಇದು ಒಂದು ಮಾಲ್ ಹಾಗೆಯೇ ಎಲ್ಲಾ ತರಹದ ವಸ್ತುಗಳು ಸಿಗುತ್ತದೆ ಹಾಗೆಯೇ ಎ_ಸಿ ಹಾಗು ಎಲ್ಲವನ್ನು ಅಳವಡಿಸಿ ಹಾಗೆ ತುಂಬಾ ತುಂಬಾ ಶಾಂತವಾಗಿರುತ್ತದೆ.

ತುಂಬ ಅನುಕೂಲವಾಗಿದೆ ಹಾಗೆ ಇದ ಗ್ಯಾರೇಜ್ ಅಂತೂ ಸುಂದರವಾಗಿದೆ ಹಾಗು ಇಲ್ಲಿ ಮಳೆ ಬಂದಾಗ --